ಲೈನ್ ಆಗಿ ಈ ಕಡೆಗಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡಿಗೆ ಎಲ್ಲ ಕಾಂಪೌಂಡ್ ಮಾಡಿದರೆ ತುಂಬಾ ಚೆನ್ನಾಗಿದೆ ನ್ಯಾಚುರಲ ಯಾಗಿ ಗಾರ್ಡನ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಮನೆ ಇದೆ.

ಎಲ್ಲ ಕಲರಫುಲ್ ಆಗಿ ಮಾಡಿದರೆ ಬಿಳಿ ಕಂಬಗಳು ಕಾಣತ್ತಾ ಇವೆ. ಬಿಳಿ ಕೃಷ್ಣಮೂರ್ತಿ ದೇವರೇ ನಮಸ್ಕಾರ.

ಇತರ ನಾವೇ ಮಾಡಿದ್ವಿ ಕಾಲೇಜಲ್ಲಿ ಡಿಗ್ರಿ ಕಾಲೇಜಿಲಿ ಸೂಪರ್ ಆಗಿ ಮಾಡಿದ್ವಿ ದ್ದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದ್ ಹನ್ನೆರಡು ಹದಿಮೂರ್ ಜನ ಇದಾರೆ ಕಲರ್ ಕಲರ್ ಕಲರ್ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾಇದಾರೆ .